ಇದು ದೇವರ ಕೂಡ ಸಿದ್ದೇಶ್ವರ ಜಾತ್ರೆಯಲ್ಲಿ ಚೆನ್ನಾಗಿ ಜಾತ್ರೆ ಹೋಗುತ್ತೆ ವರ್ಷದಲ್ಲಿ ಒಂದು ದಿನ ಜಾತ್ರೆ ಇರುತ್ತೆ ಆದ್ರೆ ಎಷ್ಟು ಚೆನ್ನಾಗಿ ಆಚರಿಸುತ್ತಾರೆ ಅಂದರೆ ತುಂಬ ಚೆನ್ನಾಗಿ ಆಚರಿಸುತ್ತಾರೆ ಅಂದರೆ ತುಂಬ ಚೆನ್ನಾಗಿ ಆಚರಿಸುತ್ತಾರೆ.

ಈ ತರಹ ಕಟ್ಟಡಗಳನ್ನು ಕಟ್ಟಿಸಿ ಜಾಸ್ತಿ ಬಾಡಿಗೆಗಳಿಗೆ ಗಳಲ್ಲಿ ಕೊಡುತ್ತಾರೆ. ಒಬ್ಬೊಬ್ರು ಜನರುಗಳು ಒಬ್ಬೊಬ್ರು ಏನ್ ಮಾಡ್ತಾರೆ ಬಾಡಿಗೆ ತಕ್ಕೊಂಡು ಕಾರ್ ನ ಶೋ ರೂಮ್ ಗಳಾಗಲಿ ಮತ್ತೆ ಬೈಕ್ ಶೋ ರೂಮ್ ಗಳಾಗಲಿ ಮತ್ತೆ ಟ್ರ್ಯಾಕ್ಟರ್ ಶೋ ರೂಮ್ ಗಳಾಗಲಿ ಅಥವಾ--

ಪ್ಲೇಸ್ ಗಳನ್ನೂ ಮಾಡಿ ಒಂದು ಬೈಕ್ ಅಲ್ಲಿ ಒಬ್ರು ಇಬ್ರು ಹೋಗೊಲ್ಲಿ ಒಂದ್ ಹತ್ತು ಹದ್ನಾಯ್ಡು ಜನ ಹೋಗೋ ತರ ಇಂಥಾ ಬೈಕ್ ಗುಳಿಗೆ ತಯಾರಿಸುತ್ತಾರೆ ಇವು ಚೆನ್ನಾಗಿ ಇವೆ.

ಇಲ್ಲಿಯೂ ಕೂಡ ಎಲ್ಲ ತರಹದ ಒಂದು ಕಂಪನಿ ಯನ್ ಮೇಲೆ ಅದ್ರದೆ ಆದಂತಹ ಒಂದು ಶಿಖ್ಖ ಇರುತ್ತೆ ಅಲ್ಲ ಆ ತರ ಎಲ್ಲ ಕಂಪನಿ ಗಳ ಬಗ್ಗೆ ಶಿಖ್ಖವನ್ನು ಮತ್ತೆ ಶಿಖ್ಖ ಅನ್ನುತ್ತಾರೆ.